ನೋಡಲು ಇಲ್ಲಿ ಎಲ್ಲ ರೀತಿಯ ಬುಕ್ಗಳು ಸಿಗುತ್ತವೆ ನೋಡಲು ಅದ್ಭುತವಾದ ಚಿತ್ರ ಅನ್ನಬಹುದು ತುಂಬಾ ಅದ್ಭುತವಾಗಿ ಕಾಣುಸುತಿದೆ .

ನೋಡಲು ಇಲ್ಲಿ ಸಿಟಿ ಬಸ್ಸುಗಳು ಸಹಾ ಇದ್ದಾವೆ. ರಸ್ತೆ ನೋಡಲು ತುಂಬಾ ವಿಶಾಲವಾಗಿ ಕಾಣಿಸುತ್ತಿದೆ ತುಂಬಾ ಅಧ್ಭುತವಾಗಿ ಕಾಣಿಸುತ್ತಿದೆ. ನೋಡಲು ಇಲ್ಲೊಂದು ಬೀದಿ ದೀಪವು ಕಾಣಿಸುತ್ತಿದೆ.

ನೋಡಲು ಅದ್ಭುತವಾದ ಚಿತ್ರ ಎನ್ನಬಹುದು ತುಂಬಾ ಚೆನ್ನಾಗ್ --